ಎರಡು ಲೈಟ್ ಗಳು ಟ್ಯೂಬ್ ಲೈಟ್ ಗಳು ಕಾಣುತ್ತಿದ್ದಾವೆ.

ಇದು ಪ್ರೋ ಕಾರ್ ಕೇರ್ ಎನ್ನುವ ಒಂದು ಕಾರ್ --

ಗೋಡೆಯ ಮೇಲೆ ಸ್ವೀಟ್ ಇಸ್ ಫ್ಯಾಟ್ --

ವ್ಯಾಪಿಂಗ್ ಎನ್ನುವ ಎಸರು ಕೂಡ ಬರೆದಿದೆ.

ಇದು ಒಂದು ಪೋಸ್ಟ್ ಆಫೀಸ್ ಆಗಿದೆ ಇಲ್ಲಿ ಇಂಡಿಯಾ ಪೋಸ್ಟ್ ಆಫೀಸ್ ಬ್ಯಾಂಕ್ ಎಂದು ಬೋರ್ಡ ನ್ನು ಹಾಕಲಾಗಿದೆ ಹಾಗೂ ಅದರ ಮುಂದೆ ನಾಲ್ಕು ಜನ ಕುಳಿತುಕೊಂಡಿದ್ದಾರೆ.

ಒಂದು ಮರದ ಎಲೆಯೂ ಕೂಡ ಕಾಣುತ್ತಿದೆ ಹಾಗೂ ಅಲ್ಲಿ ಕೆಲವು ಬೋರ್ಡ್ ಗಳನ್ನು ಹಾಕಿ--

ಅದರ ಮುಂದೆ ಒಂದು ದೊಡ್ಡದಾದ ಮರಗಳಿವೆ.

ಕೆಲವು ಮಕ್ಕಳು ಡ್ರಾಯಿಂಗ್ ಮಾಡುತ್ತಿದ್ದಾರೆ ಕೆ--